ಕಂಪನಿ ಅವರು ಮಾತಾಡ್ತವರೇ ಎಲ್ಲ ಪ್ಲಾನ್ಡ್ ಆಗಿ ಮಾತಾಡ್ತವ್ರೆ ದೊಡ್ಡ್ ದೊಡ್ಡ್ ಪ್ಲಾನ್ ಹಾಕೊತಾವೆ ಹಾಕೊಂಡ್--

ಇದು ಒಂದು ಫ್ಲೈಟ್ ವೆಯಿಟಿಂಗ್ ಮಾಡೋ ಜಾಗ ಇತರ ವೆಯಿಟಿಂಗ್ ಮಾಡ್ಕೊ--

ಇದು ಒಂದ್ ಗೇಟ್ ಈ ಗೇಟ್ ಅಲ್ಲಿ ಮದ್ಯ ಒಂದು ಲಾಕ್ ಹಾಕವ್ರೆ. ಅಲ್ಲಿ ಹೋಗೋವಾಗ ಹೈಟ್ ಆಗಿರವರು ಹೋಗೋವಾಗ ನೋಡ್ಕೊಂಡ್ ಹೋಗೋ ಕಾಲಲಿ ಚುಚ್ಚುತ್ತೆ ತಲೆಗೆ ಏಟ್ ಬೀಳುತ್ತೆ.

ಅಪ್ಲಿಕೇಶನ್ ಹಾಕೊಳಿ. ಎಲ್ಲ ತಾರಾ ಅಪ್ಲಿಕೇಶನ್ ಹಾಕಬಹುದು ಗಂಗೋತ್ರಿಯಲ್ಲಿ ಆದ್ರೆ ಫೀಸ್ ಸ್ವಲ್ಪ ತುಂಬಾ ಜಾಸ್ತಿ ಇರುತ್ತೆ.

ಬಸ್ ಸ್ಟಾಂಡ್ ಪಕ್ಕ ಎಷ್ಟು ಸುಂದರವಾಗಿ ಮಾಡವ್ರೆಇದು ಒಂದು ಸರ್ಕಲ್ ಉ ಈ ಸರ್ಕಲ್ ಎಲ್ಲ ನಡ್ಕೊ ಹೊಯ್ತಾರೆ ಅದ್ರ್ ಮದ್ಯೆ ಹೋಬೇಡಿ--